ದೊಡ್ಡ ದಾದಾ ಬಿಲ್ಡಿಂಗ್ ಇದೆ ಮತ್ತೆ ಬಿಲ್ಡಿಂಗ್ ಮುಂದೆ ಒಂದು ಕಾರ್ ಇದೆ.

ಮತ್ತು ಅಲ್ಲಲ್ಲಿ ಸಸಿಗಳನ್ನು ನೆಟ್ಟಿದ್ದಾರೆ ಆ ಮಣ್ಣು ಇದೆ ನೀರು ಇದೆ ತುಂಬಾ ಸುಂದರವಾದ ಒಂದು ಹೂವಿನ ತೋಟವಾಗಿದೆ.

ಇಲ್ಲಿ ಸಾಕಷ್ಟು ಬೈಕ್ ಗಳು ಇವೆ ಮತ್ತು ಆಟೋ ರಿಕ್ಷಾ ಇದೆ ಒಂದು ಮನೆ ಇದೆ ಅಹ್ ಮತ್ತು ದೊಡ್ಡ ಗಿಡ್ಡ ಗಳು ಇವೇ.

ಆಟ ಆಡುವ ಬೇಕಾದ ಸಾಮಗ್ರಿಗಳು ಇಲ್ಲಿ ಇವೆ. ಸುತಲೂ ಗಿಡ ಗಳು ಮರಗಳು ಇವೆ. ಒಂದು ಬಿಲ್ಡಿಂಗ್ ಇದೆ ಮತ್ತು ಒಂದು ಲೈಟಿಂಗ್ ಇದೆ.